ಸಿಕ್ಕುದಿಲ್ಲ ಇಲ್ಲಿ ಮೀನು.

ಇಲ್ಲಿ ನಿಮ್ಗೆ uncle fresh fresh ಮೀನು ತಂದು ಕೊಡ್ತಿದ್ರಲ್ಲ boat ಇಂದ ಎಣಿಸ್ತದ ಈಗ .

, ಅದೆ aunty ಇಲ್ಲಿ ಮೀನು ಎಲ್ಲ ಈಗ ತುಂಬ ಬರ್ತದೆ.

ಹಾ, ಮತ್ತೆ ಅಮ್ಮ ಕೇಳ್ತಾ ಇದ್ರು ಸುನೀತ ಒಂದು ಯಾವಾಗ ಹೋಗಿದ್ದಾಳೆ ನನ್ಗೆ ಒಂದು phone ಸಾಮಾಡ್ಲಿಲ್ಲ ಅಂತ ಹೇಳ್ತಿದ್ರು.

ಹೂಂ, ಮಾಡಿ ಅಮ್ಮನಿಗೆ phone ನು.

ಹ್ಮ್ ಮತ್ತೆ ಇವ ನಿಮ್ಮ ಮಗ ಯಾವಾಗ ಬರ್ತಾನೆ Bangalore ರಿಂದ? birthday ಗೆ ಬರ್ಬೋದು ಮೊಮ್ಮಗಳ birthday ಗೆ ಬರ್ಬೋದು ಅವನ.

ಹೌದಾ, ಅವ ಸೀದ ತೀರ್ಥಹಳ್ಳಿಗೇ ಬರ್ತಾನಾ? ಹೌದಂತಾ ಗೊತ್ತಿಲ್ಲ, ಬರ್ಬೋದು.

ಹಾ ಬಂದಾಗ ಎಲ್ರು ಒಟ್ಟಿಗೆ ಊರಿಗೆ ಬನ್ನಿ ಇಲ್ಲಿ.

ಹ್ಮ್, ಮತ್ತೆ ದೀಕ್ಷಕ್ಕ ಎಲ್ಲ ಹುಷಾರಿದ್ದಾರಲ್ಲ? ಹಾ ನಾವೆಲ್ಲ ಹುಷಾರಾಗಿದ್ದೇವೆ, ನೀವೆಲ್ಲ ಹೇಗಿದ್ದೀರಾ?

ನಾವೆಲ್ಲ ಹುಷಾರಿದ್ದೇವೆ, ನೀವೇ ಹೋದವರದ್ದು ಸುದ್ದಿಲ್ಲ.

ಹಾ ಆಯ್ತಾಯ್ತು ಹೇಳ್ತೇನೆ.

ಬರುವಾಗ ಮೊಮ್ಮಗಳನ್ನು ಮತ್ತೆ ಮಗಳನ್ನು ಕರ್ಕೊಂಡು ಬನ್ನಿ. ಆಯ್ತು ನೋಡುವ, ಬಂದ್ರೆ ಕರ್ಕೊಂಡು ಬರ್ತೇನೆ. ಆಯ್ತಾಯ್ತು ಮತ್ತೆ ಎಲ್ಲ ಹುಷಾರಿದ್ದಾರಲ್ಲ .

ಆಯ್ತಾಯ್ತು ಅಮ್ಮನ್ ಹತ್ರ ಹೇಳ್ತೇನೆ ನಾನು, ಅಮ್ಮನಿಗೆ ಒಂದು phone ಮಾಡಿ ನೀವು.

ಆಯ್ತಾಯ್ತು ಇಡ್ತೇನೆ.

ನೋಡ್ಲಿಕ್ಕೆ ಇಲ್ಲ ಇದ್ದೇನೆ ಊರಲ್ಲಿ.

ಆ ಸ್ವಲ್ಪ busy ಯೇ ಕೆಲ್ಸವೆಲ್ಲ ಸ್ವಲ್ಪ ಜಾಸ್ತಿ ಉಂಟು ಹಾಗೆ .

ಸಮಾಚಾರ ಅದೇ ಪ್ರವಾಸಕ್ಕೆ ಹೋಗುವ ಅಂತ ಇದ್ದೇವೆ ಮಾರ್ರೆ.

ನಮ್ದು ಅದೇ jogas~ joga joga ಮತ್ತೆ ಈಚೆ Sringeri ಆ line ಗೆ ಹೋಗುವ ಅಂತ.

ಆ ನಾನು ಹೋಗ್ಲಿಲ್ಲ ಮರ್ರೆ ಇದುವರೆಗೆ ಅಲ್ಲಿ.

ಎಲ್ರೂ ಅಂದ್ರೆ ಎಲ್ರೂ ಅಂತ ಬರ್ತೇವೆ ಹೇಳಿದ್ದಾರೆ ನಿನ್ನತ್ರ ಒಂದು ಕೇಳಿ ನೋಡುವ ಅಂತ ಹಾಗೆ call ಮಾಡಿದ್ದು. ಹಾ ಹಾ ಹಾ ನೀವ್ ಮೊದಲ್ನೇ ಬಾರಿಗೆ ಹೋಗುದಾ ಅಲ್ಲಿ?

ಇದೆ March ಒಂದು ಇಪ್ಪತ್ತೆಂಟು.

ಅಹ್ ಬೇರೆ ಬೇರೆ ಯಾವುದಾದ್ರು ಜಾಗ ಉಂಟಾ ಅದನ್ಬಿಟ್ಟರೆ?

ಅದ್ರಲ್ಲಿ ಆ line ಗೆ ಹೋಗ್ಬೇಕಾದ್ರೆ ಆ ಕಡೆ Koodlu Koodlu ಉಂಟಲ್ಲ Koodlu falls ಎಲ್ಲ.

ಹಾ Koodlu falls ಇದೆಯಲ್ಲಾ okay .

ಅಲ್ಲೆಲ್ಲಾ ಹೋಗಿ ಹೋಗುವಾ ಅಂತ ಇದ್ದೇವೆ ನೋಡ್ಬೇಕು ಈಗ ಎಂತ ಆಗ್ತದಂತ ಎಲ್ರೂ ಬಂದ್ರೆ ಆಯಿತಲ್ಲ.

ಗಾಡಿ ವ್ಯವಸ್ಥೆ ಎಲ್ಲ ಇದೆಯಾ?

ಆ ಅದೇ ಗಾಡಿ ವ್ಯವಸ್ಥೆ ಎಲ್ಲ ಉಂಟು ಅದೇ ವ~ ಬ~ minibus ಮಾಡಿ ಹೋಗುವ ಅಂತ.

ಮತ್ತೆ ಎಲ್ಲ ನಮ್ಮ ಒಟ್ಟಿಗೆ ಇದ್ದವರು ಬರುದಾ ಬೇರೆ ಇದ್ದಾರಾ ಹೊರಗಿನವರು.

ಹೊರಗಿನವರೆಲ್ಲಾ ಯಾರಿಲ್ಲ ನಮ್ಮೊಟ್ಟಿಗಿದ್ದವರೇ.

ಇಪ್ಪತೈದ್ ಜನ್ರು ಬರ್ತಾರಂತೆಯಾ? ಆ ಇಪ್ಪತೈದ್ ಜನಾನು ಅದ್ರಲ್ಲಿ ಎಲ್ಲ ನೋಡ್ಬೇಕು ಇನ್ನು ಕೇಳಿ ನೋಡ್ಬೇಕು ಅವ್ರಿಗೆಲ್ಲ.

ಹೇಗೆ ಅಂತ .

ಬೇರೆ ಈಗ ಎಲ್ಲಿ ಹೋಗ್ಲಿಲ್ಲ ಕೆಲಸ ಅಲ್ಲಅದೇ ಹೋಗುವ ಅಂತ ನಾಡ್ದು.

ಆ ನಾವ್ ಶಾಲೆಲಿ ರ್ಬೇಕಾರ್ ಪ್ರವಾಸ ಎಲ್ಲಾ ಹೋಗ್ತಿದ್ವ ಅಲ್ಲಾ. ಹೌದೌದು ಶಾಲೆಯಲ್ಲಿ ಇರ್ಬೇಕಾದ್ರೆ ಹೋಗ್ತಿದ್ವಿ ಈಗ ಕೆಲಸಕ್ಕೆ ಹೋಗಿ ಆದ್ಮೇಲೆ. ಶಾಲೆಯನ್ನು ಬಿಟ್ಟ ಮೇಲೆ ಪ್ರವಾಸ ಎಲ್ಲ ಬಂದಾಗಿ ಹೋಗಿದೆ ತುಂಬಾ ಸಮಯ ಆಗಿದೆ ಹೋಗದೆ.

ಎಂತ ಮಾಡುದು ಅದೇ ಯಾರು ಸಿಗುದಿಲ್ಲ ಎಲ್ಲ ಕೆಲ್ಸ ಕೆಲ್ಸ ಅಂತಾಯ್ತಲ್ಲ.

ಈಗ ಕೆಲ್ಸದಲ್ಲಿ ಅದೇ ನಮಗೆ ಮಧ್ಯಾಹ್ನ ನಂತರ ಅಲ್ಲ ಕೆಲಸ ಹಾಗೆ.

ಇಪ್ಪತೆಂಟು ಅದು ಯಾವ ದಿನ ಬರ್ತದೆ? ಆದಿತ್ಯವಾರ ಭಾನುವಾರ ಅದೇ.

Okay okay ನೋಡ್ತೇ ಆದಷ್ಟು ಪ್ರಯತ್ನ ಪಡ್ತೇ.

ಅದೇ ಸ್ವಲ್ಪ ಕೆಲ್ಸ ಇದೆ ಆದಷ್ಟು ಪ್ರಯತ್ನ ಪಡ್ತೇನೆ ಪ್ರವಾಸ ಮತ್ತೆ. ತಪ್ಪಿಸಿಕೊಳ್ಳಿಕ್ಕೂ ಇಷ್ಟ ಇಲ್ಲ.

ಒಂದು ದಿನ ಅಲ್ಲ ಏನಾದ್ರು ಮಾಡು . ಎಷ್ಟೋ ಸಮಯದ ಬಳಿಕ ಅಲ್ಲ ಹೋಗ್ತಾ ಇರೋದು.

ಬೇರೆ ಮತ್ತೆ ಇಬ್ರು ಇದ್ದಾರೆ ಬೇರೆಯವರು ಅವರನ್ನು ನೋಡ್ತೇ ಬರ್ತೆ ಅಂತ ಕೇಳ್ತೇ.